ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಇದು ಒಂದು . ಮೈದಾನವಾಗಿದೆ ಇಲ್ಲಿ ಶಾಮಿಯಾನದಿಂದ ಶಾಮಿಯಾನವನ್ನು ಕಟ್ಟಿದ್ದಾರೆ. ಇಲ್ಲಿ ಒಂದು ಸ್ಟೇಜನ್ನು ಮಾಡಿಸಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಿರುಹುದು ಒಂದು ರೀತಿಯ ದೇವಾಲಯ ಇರಬಹು. ಅದರ ಮುಂದೆ ದೀಪಲ ಖಾಂಬೊಚಲ ನಿಂತಿಕೊಂಡ್. ನೋಡಲು ತುಂಬಾ ಅದ್ಭುತವಾಗಿ ಕಾಣಿಸುತ್ತಿದೆ.